ಈ ಚಿತ್ರದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಮನೆಯನ್ನು ತೋರಿಸಲಾಗಿದೆ ಈ ಅಪಾರ್ಟ್ಮೆಂಟ ಲ್ಲಿ ಟೋಟಲ್ ಮೂರು ಫ್ಲೋರ್ ಇದೆ.

ಆ ಫ್ಯಾಕ್ಟರಿ ಯ ಒಳಗೆ ಒಬ್ಳು ಯುವತಿ ಅಥವಾ ಒಬ್ಬ ಯುವಕನು ನಡೆದು ಬರುತ್ತಿದ್ದಾನೆ ಅವನ ಪಕ್ಕದಲ್ಲಿ ಎಳ್ಡು ಕಾರು ಗಳು ನಿಂತಿದ್ದಾವೆ.

ಅವಳ ಎಡ ಭಾಗದಲ್ಲಿ ಒಂದು ಮಿಷಿನ್ ತನ ವಾ- ಕೆಲಸವನ್ನು ಮಾಡುತ್ತಿದೆ.

ಈ ಚಿತ್ರದಲ್ಲಿ ಒಂದು ಮುಸ್ಲಿಂ ಮಸೀದಿ ಇದೆ.

ಈ ಚಿತ್ರದಲ್ಲಿ ಒಂದು ಹಳೆ ಗ್ಯಾರೇಜ್ ನ ನೋಡಬಹುದು.

ಪಕ್ಕದಲ್ಲಿ ಒಂದು ಹೆಲ್ಮೆಟ್ ಅನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡವಾದ ಎಮರ್ಜೆನ್ಸಿ ಆಸ್ಪತ್ರೆವನ್ನ ನೋಡಬಹುದು.

ಪಕ್ಕದ ಆಸ್ಪತ್ರೆಯಲ್ಲಿ ಕೆಳಗಡೆ ಎಷ್ಟೋ ಜನ ಆಂಬುಲೆನ್ಸ್ ಪಕ್ಕದಲ್ಲಿ ನಿಲ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಹಾಳಾಗಿರುವ ಮತ್ತು ಕೆಟ್ಟೋಗಿರುವ ಕಾರಿದೆ.

ಈ ಚಿತ್ರದಲ್ಲಿ ಒಂದು ಸ್ಕೂಲನ್ನು ನೋಡಬಹುದು ಈ ಸ್ಕೂಲಿನ ಹೆಸರು ಎಸ್ ಟಿ ಜಾನ್ಸ್ ಹೈ ಸ್ಕೂಲ್ .

ಇದು ಈ ಸ್ಕೂಲ್ ಇರುವುದು ಬೆಂಗಳೂರಿನಲ್ಲಿ ಈ ಸ್ಕೂಲಿನ ಹೊರಗಡೆ ಒಂದು ದೊಡ್ಡವಾದ ಗೇಟ್ ಇದೆ.

ಜಿಮ್ ನ ಒಳಗೆ ಎಷ್ಟೋ ತರತರವಾದ ಜಿಮ್ ನ ಪ್ರಾಡಕ್ಟ್ಸ್ ಇದೆ.

ಎಕ್ಷಸೈಜ್ ಎನ್ನು ಮಾಡಬಹುದು ಈ ಜಿಮ್ಮಿನಲ್ಲಿ--

ಈ ಚಿತ್ರದಲ್ಲಿ ಒಂದು ಬಿ_ಎಂ_ಡಬ್ಲ್ಯೂ ಕಾರ್ ಮತ್ತು ಒಂದು ದೊಡ್ಡವಾದ ಗ್ಯಾರೇಜ್ ಅನ್ನು ನೋಡಬಹುದು.

ಹಿಂದೆ ಒಂದು ದೋ ಒಂದು ರಿಪೇರಿಗಿ ಬಂದಿರುವ ಒಂದು ಕಾರ್ ಇದೆ.

ಆ ಪೆಟ್ಟಿ ಅಂಗ್ಡಿಯ ಹೊರಗಡೆ ಇಬ್ರು ಯುವಕರು ತನ ಶಾಪಿಂಗ್ ಅನ್ನು ಮಾಡುತ್ತಿದ್ದಾರೆ.

ಈ ಬಿಲ್ಡಿಂಗ್ಸ್ ಗಳು ಆ ಏರಿಯಾದ ಸೆಂಟ್ರರ್ ನಲ್ಲಿದೆ.

ಅಥವ ಈಗಷ್ಟ್ ತಾನೆ ಸೂರ್ಯ ಉದ್ಭವವಾಗುತ್ತಿದ್ದಾನೆ.

ಈ ಡೆಂಟಲ್ ಹಾಸ್ಪಿಟಲ್ ನ ಒಳಗೆ ಎಷ್ಟೋ ತರತರವಾದ ಡೆಂಟಲ್ ಇನ ಮಿಷನ್ ಗಳನ್ನು ನೋಡಬಹುದು.

ಆ ಬ್ರಿಜ್ಜಿ ನ ಕೆಳಗೆ ಟ್ರೈನ್ ತರ ಟ್ರಾಕಿ ನ ಮೇಲೆ ಹೋಗುತ್ತಿರುವುದಂದು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ಒಬ್ಬ ಯುವಕ ತನ್ನ ರಿಕ್ಷಾವನ್ನು ರೋಡಿನ ಮೇಲೆ ಎಲೆದುಕೊಂಡುತಿದಾನೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡವದ ಮಾಲ್ ಅಥವಾ ಮಾಲಿನ ಒಳಗೆ ಒಂದು ದೊಡ್ಡವಾದ ಚಿಪ್ಸ್ ಟ್ರೇ ಮತ್ತು ವಿಧವಿಧವಾದ ಐಟೆಮ್ಸನ್ನು ನೋಡಬಹುದು ಇಲ್ಲಿ.

ಪಕ್ಕದಲ್ಲಿ ಒಬ್ಬ ಯುವಕ ತನ ಕೆಲಸವನು ಮಾಡುತ್ತಿದ್ದಾನೆ.